ಹ, ನಮ್ಮನ್ನ ಕರಿಯೆಲ್ಲಲ್ಲ ಈ ವರ್ಷ. ಹ ಕರಿತೆವೆ ನೀವುಕೂಡ ಬನ್ನಿ ಕೂಡ ಕರ್ಕೊಂಡು ಬನ್ನಿ.

ಹ ಸರಿ, ನಂಗೆ ಸ್ವಲ್ಪ ಕೆಲಸ ಉಂಟು ಹಾಗೆ, ಇಡ್ತೆನಾಯ್ತ bye . ಆಯ್ತಾಯ್ತು, ನಂಗೆಸ ಓದ್ಲಿಕುಂಟು bye .

ದೀಪಾವಳಿ ಬಗ್ಗೆ ಹೇಳ್ಬೇಕು ಅಂದ್ರೆ ದೀಪಾವಳಿ ಒಂದು ದೊಡ್ಡ ಹಬ್ಬ ನಮ್ಗೆ ಆಹ್ ಅದಕೊಸ್ಕರ ಕಾಯ್ತಾ ಇರ್ತೆವೆ ಚಿಕ್ಕ ಇರುವಗೆಲ್ಲ ದೀಪಾವಳಿ ಯಾವಾಗ ಬರ್ತದೆ ಅಂತ ನಾವ್ ಕಾಯುದೆ ಹೆಚ್ಚು. ಅದಾದ್ಮೇಲೆ ಆಹ್ ಹಬ್ಬಕ್ಕೆ ಮುಂಚೆನೆ ನಾನು ready ಆಗ್ಲಿಕೆ ಆಹ್ ಕಾಯ್ತಾ ಇರ್ತೆನೆ ಮುಂಚೆ ಬಟ್ಟೆ ತಗೊಳುದು ಆಮೇಲೆ ಅಲಂಕಾರಕ್ಕೆ ವಸ್ತು ತಗೊಳುದು ಆಮೇಲೆ ಪಟಾಕಿ ಎಲ್ಲಾ ಏನು ಎಷ್ಟು ವಸ್ತುಗಳು ಬೇಕು ಅದೆಲ್ಲಾ ಮುಂಚೆನೆ ನಾನು ಆಹ್ ತಗೊಂಡು ಇಡ್ತೇನೆ. ಅದಾದ್ಮೆಲೆ ಆಹ್ ದೀಪಾವಳಿಯ ದಿವಸ ಆಹ್ ಆ ದಿವಸ ಬೇಗ ಬೆಳಗ್ಗೆ ಎದ್ದು ಆಹ್ ಸ್ನಾನ ಮಾಡಿ ಬಟ್ಟೆ ಹೊಸ ಬಟ್ಟೆ ಹಾಕಿ ಆಮೇಲೆ ಅದೆಲ್ಲಾ ready ಆಗಿ ಮತ್ತೆ ಎಲ್ಲಾ ಆಹ್ ಆಹ್ ಕುಟುಂಬದ ಸದಸ್ಯರೆಲ್ಲ ಬರ್ತಾರೆ. ಆಹ್ ಅವರ ಜೊತೆ ಸೇರಿ ದೇವಸ್ಥಾನಕ್ಕೆ ಹೋಗುದು ಅದೊಂಥರಾ ಖುಷಿಯೇ ಬೇರೆ ಅಂತನೆ ಹೇಳ್ಬೋದು ಏಕೆಂದ್ರೆ ಆಹ್ ಎಲ್ಲೇಲ್ಲೊ ಇರ್ತಾರೆ ಕುಟುಂಬದ ಸದಸ್ಯರೆಲ್ಲ ಆ ದಿವಸ ಬಂದು ನಾವು ಒಟ್ಟಿಗೆ ಒಂದಾಗುದು ಆಹ್ ಆ ಕಾಲ ಕಳಿಯೋದು ಅದು ತುಂಬಾ ಸೊಗಸಾಗಿ ಇರ್ತದೆ. ಆಮೇಲೆ ಅದಾದ್ಮೆಲೆ ಆ ದಿವಸ ಹೇಗೆ ಹೋಗ್ತದೆ ಅಂತಾನೆ ಹೇಳ್ಲಿಕೆ ಆಗುದಿಲ್ಲ. ಆಹ್ ಈ ಊಟದ ತಯಾರಿ ಕೂಡಾ ಅಷ್ಟೆ ಆಹ್ ಭರ್ಜರಿ ಆಗಿರ್ತದೆ ಆ ದಿವ್ಸ ಆಹ್ ಹೊಸ ಹೊಸ ತಿಂಡಿ ತಿನಿಸು ಆಮೇಲೆ ಹೆಚ್ಚಾಗಿ ಆಹ್ ಸಿಹಿ ತಿನಿಸು ಆಹ್ ಅದೊಂದು ಆಹ್ ನಾವು ಆಹ್ ಹೆಚ್ಚಾಗಿ ನಾವು ಆ ದಿವಸ ಆಹ್ ಮಾಡ್ತೇವೆ. ಅದಾದ್ಮೇಲೆ ಆಹ್ ಸಂಜೆಯ ಒಂದು ಪೂಜೆ ಸಂಜೆಯ ಪೂಜೆ ಆಹ್ ಒಂದು ದೊಡ್ಡ ವಿಶೇಷವನ್ನ ಹೊಂದಿದೆ ಆಹ್ ಆ ಪೂಜೆಗೆ ಆಹ್ ತುಳಸಿಯ ಕಟ್ಟೆಯನ್ನ ತುಂಬಾ ಆಹ್ ಅಲಂಕಾರವಾಗಿ ನಾವು ready ಮಾಡ್ತೇವೆ. ಅದಕ್ಕೆ ಏನು ಬೇಕು ಹೂವು ಹೂವಿನ ಅಲಂಕಾರ ಇರ್ಬೋದು ರಂಗೋಲಿ ಇರ್ಬೋದು ಅದಾದ್ಮೇಲೆ ಹ್ಮ್ ಈ ಬಣ್ಣದ ದೀಪಗಳ ಅಲಂಕಾರ ಇರ್ಬೋದು ಇದನ್ನೆಲ್ಲಾ ನಾವು ಆಹ್ ಚಂದವಾಗಿ ಮಾಡಿ ಆಹ್ ಮುಂಚೆಯೆ ಆಹ್ ಅದನ್ನ ಸರಿ ಮಾಡಿ ಇಡ್ತೆವೆ. ಅದಾದ್ಮೇಲೆ ಪೂಜೆಗೆ ಆಹ್ ಪೊಜೆಯ ಪೂಜಾರಿ ಬರ್ತಾರೆ ಆಹ್ ಪೂಜಾರಿ ಬಂದು ಪೂಜೆ ಎಲ್ಲಾ ಮಾಡ್ತಾರೆ. ಆಹ್ ಪೂಜೆಗೆ ನಾವು ಆದಷ್ಟು ಆಹ್ ಏನ್ ಹೇಳ್ತಾರೆ ನಮ್ಮ traditional ಉಡುಗೆಯನ್ನ ತೊಟ್ಟು ನಾವು ಆಹ್ ready ಇರ್ತೆವೆ. ಅದಾದ್ಮೆಲೆ ಪೂಜೆ ಎಲ್ಲಾ ಆಗಿ ಆಹ್ ನಮ್ಮ ಪ್ರಸಾದ ಪ್ರಸಾದವನ್ನು ಸ್ವೀಕಾರ ಮಾಡಿ ಅದಾದ್ಮೆಲೆ ಆಹ್ ನಮ್ಮ ಪೂಜೆ ಮುಗ್ದಾದ್ಮೇಲೆ ಪಟಾಕಿಯ ಜೋರು ಶುರುವಾಗುತ್ತೆ ಪಟಾಕಿ ಅಂದ್ರೆ ಎಲ್ರಿಗೂ ಇಷ್ಟ ನನಗೂ ಇಷ್ಟ. ಆಹ್ ಪಟಾಕಿ ಬಿಟ್ಟು ಅದೊಂದು ಆ ದಿವಸವನ್ನ ನಾವ್ ತುಂಬಾ ಆಹ್ enjoy ಮಾಡ್ತೇವೆ. ಅದಾದ್ಮೆಲೆ ಆಹ್ ಅವತ್ತಿನ ದಿವಸದ ಆಹ್ ಕಾರ್ಯಾ ಮುಗಿಯುತ್ತೇ ಅದಾದ್ಮೆಲೆ ಇನ್ನೂ ಎರಡು ದಿವಸ ದೀಪಾವಳಿ ಇರತ್ತೆ ಒಟ್ಟಿಗೆ ಮೂರು ದಿವಸ ದೀಪಾವಳಿ ಇರತ್ತೆ. ಆಹ್ ಈ ಅಂಗಡಿಯಲ್ಲಿ ಕೂಡಾ ದೀಪವಳಿಯನ್ನ ಅಂಗಡಿ ಪೂಜೆ ಅಂತ ಹೇಳಿ ಆಹ್ ಆಚರಿಸ್ತಾರೆ. ಅಲ್ಲಿ ಕೂಡಾ ಅಷ್ಟೆ ಆಹ್ ಅಂಗಡಿಯಲ್ಲಿ ಆಹ್ ಏನು ಪೂಜೆ ಎಲ್ಲಾ ಮಾಡಿ ಆಮೇಲೆ ಅಲ್ಲಿಯ ಸಿಹಿ ತಿನಿಸು ಏನು ಅವರು ಇನ್ನೊಬ್ರಿಗೆ ಹಂಚ್ತಾರೆ ಅವರ ಆಹ್ ವ್ಯವಹಾರ ಒಳ್ಳೇದಾಗಲಿ ಅಂತ ಹೇಳಿ. So ದೀಪಾವಳಿ ಮೂರ್ ದಿವಸ ಇರುದ್ರಿಂದ ಮೂರ್ ದಿವಸ ಹಬ್ಬವನ್ನ ಆಹ್ ಒಂದ್ ಒಳ್ಳೆ ರೀತಿಯಲ್ಲಿ ಆಚರಿಸ್ತಾರೆ. ಆ ಮೂರ್ ದಿವಸ ಆಹ್ ಒಂದು ನಮಗೆ ಖುಷಿಯಿಂದ ಆಹ್ ಇರುವಂತ ದಿವಸ.

ಆಹ್ Hello ಮಧು ನಮಸ್ಕಾರಿ. ನಮಸ್ಕಾರಿ ಅರಾಮ ಅದೇರಿ? ಆಹ್ ಅರಾಮ ಇದೇವ ನೀವ್ರಿ? ನಾವು ಅರಾಮ ಅದೇವ ನೋಡ್ರಿ ಮತ್ತೆನ್ರೀ ಸಮಾಚಾರಾ? ಮತ್ತೆನ್ರೀ ಈಗಿನ ಬಂಗಾರ rate ಎಷ್ಟು ಜಾಸ್ತಿ ಆಗೇತ್ರಿ ಬಂಗಾರ, ಬೆಳ್ಳಿ. ಆಹ್ ಬಾಳ ಆಗೇತ್ರಿ ಏನು ಅಂಗಡ್ಯಾಗ ಹೋಗುವಂಗ ಇಲ್ರಿ ಅಲ್ಲಿ . ಹ್ಮ ಬಡುರು ಏನ ಕೊಂಡಕೊಳ್ಳಾಕ ಆಗಾಂಗಿಲ್ಲ ಬಿಡ್ರಿ ಈಗ ಮುಗಿಲ ಮುಟ್ಟೆತ್ರಿ ಬಂಗಾರ rate . ಹ್ಮ ಹ್ಮ ಎಲ್ಲಿ ಕೊಂಡ್ಕೊಳ್ಳೊದಕ್ಕ ಆಗ್ತೆತಿ. ಅರವತ್ತ ಅರವತ್ತ ಅರವತ್ತ ಸಾವಿರ ರೂಪಾಯಿ ಮ್ಯಾಗ ಆಗೇತಿ ಈಗ ಎಲ್ಲಿ ಕೊಂಡ್ಕೊಳ್ಳೊದ ಬಂಗಾರ.

ಬರಿ ನೋಡಾಕು . ಹ್ಮ ಹ್ಮ ಅದು ಎಲ್ಲಾ ಈಗ hallmark ಹಾಕಿದ್ದ ತಗೋಬೇಕ ಹಿಂಗೆಲ್ಲಾ ಹೇಳ್ತಾರ ಮತ್ತ ಅದ್ಕೆಲ್ಲಾ extra charge ಮಾಡ್ತಾರಿ. ಹ್ಮ ಅದು hallmark ಹಾಕಿದ್ದು GST ಅದೆಲ್ಲಾ ಹಾಕಿ ಹೇಳಿ ಆಹ್ ಅದು ಎಷ್ಟು rate ಇರ್ತೆತಿ ಅದರ್ದ ಮತ್ತೆ ಅರ್ದ ಹೆಚ್ಚಗಿನೆ ಆಗ್ಬಿಟ್ಟಿರ್ತೆತಿ. ಅದರಿ ಮೊದ್ಲು ಎಲ್ಲ ಹಂಗ ಇರ್ಲಿಲ್ಲಾ ಆದ್ರ ಮೊದ್ಲ ಮೊದ್ಲಿನ ಬಂಗಾರನ ಹೊಳಪ ಚಲೊ ಇರ್ತೆತಿ. ಆಮ್ಯಾಲ ಮೊದ್ಲಿಂದ ಮೆತ್ತಗ ಎಷ್ಟು ಕೆಂಪಗ ಎಷ್ಟು ಚಂದ ಇರ್ತಿತ್ರಿ ಬಂಗಾರಾ. ಈಗಿನ ಬಂಗಾರಾ . ಈಗ ಮನ್ಯೂದಿಲ್ರಿ ಬಂಗಾರೆ ಮನ್ಯಾಂಗಿಲ್ಲ ಈಗ ಒಟ್ಟ. ಹ್ಮ ಅದ್ರೋಳಗ ಟಂಕ ಜಾಸ್ತಿ mix ಮಾಡಿ ಬಿಡ್ತಾರೊ ಏನ.

ಆಹ್ ಅದ ಈಗ ನಮ್ಮ ಬಂಗಾರ ಮತ್ತ ನಾವ ಹಾಕಾಕ ಹೋದ್ರ ವ ಮೂರ ತೊಲಿ ಇದ್ದದ್ದನ್ನ ಎರಡು ತೊಲಿ ಹಿಡಿತಾರಿ. ಒಂದ ತೊಲಿ less ಮಾಡಿ ಬಿಡ್ತಾರ. hallmark ಇಲ್ಲಾ ಅಂತ ಹೇಳಿ ಅಲ್ಲಿ ಹಿಂಗ ಮಾಡ್ತಾರ. ಮತ್ತ ಅದು ತಗೊಳ್ಳೊವಾಗೆ ಟಂಕ ಸೇರಿಸಿ ಕೊಟ್ಟ ಬಿಟ್ಟಿರ್ತಾರ ಮತ್ತ ಅದು ಮತ್ತ ಹೋಗಾನ ಅದ್ನೇಲ್ಲಾ ತೆಗಿತಾರ. wastage ಎಲ್ಲಾ ತೆಗದು ನಮಗ ಕೊಡು ಕೊಟ್ರ ಅದ್ರಾಗ ಅರ್ದ ಒಂದ ತೊಲಿ ಬಂಗಾರ ಹೋಗಿ ಬಿಟ್ಟಿರ್ತೆತಿ ಮತ್ತ ಅದು. ಹಂಗಾಗೆ ಯಾವ ಬಂಗಾರನು ಹಾಕುದ ಸಾಕು ಹ್ಮ. ಖರೆ ರಿ ಈಗ ಏನ ಮಾಡ್ಬೇಕ್ರಿ ಎಲ್ಲಾ ತಗೋಳಬೇಕ GST ನು ಕೊಟ್ಟ ಇದನ್ನ ಮಾಡಿ ತಗೋಳೋದು ಇದ್ದವ್ರ ಹೆಂಗರ ತಗೊಂಡ್ ಇಲ್ದವ್ರಿಗೆ ಎಷ್ಟು ತ್ರಾಸ ಆಕ್ಕೇತಿ ಅಂದ್ರ ಇದ ಬಂಗಾರ ಬೆಳ್ಳಿ ತುಗೊಂಡ ಮದ್ವಿ ಮಾಡ್ಬೇಕ ಅಂದ್ರ ಸ್ವಲ್ಪರ ತಗೋಬೇಕ ಹಳೆಯದು ಹಾಕಾಕ.

ಅಟ್ಟು ಇಟ್ಟು ಇಲ್ಲ ಅಂದ್ರು ಒಂದ ಎರಡ್ ತೊಲಿ ಅರೆ ಬೇಕೆ. ಎಟ್ಟೆ ಬಡುರ ಆದ್ರು ಅಂದ್ರುನು ಮಗಳಿಗಂತ ತಾಳಿದ ಗ ಮಗಳ ಮಗಳಿಗೊಂದ ತಾಳಿ ಅರ್ದಾ ಅದರ್ದ ಅರ್ದಾ rate ಇವ್ರ ಕೊಡೋದ ಇರ್ತದ. ಅದೊಂದ ತಾಳಿ ಮಾಡ್ಸಾಕ ಆ. ಅದೊಂದ ಉಂಗರಾ ಉಂಗರಾ ಹಾಕಾಕ. ಹಾಕಾಕ ಬೇಕೆ ಅಲ್ಲಾ . ಅದರಿ ಎಷ್ಟು rate ಏನ. ಪಾಪ ಬಡುರಿಗ ಮಾತ್ರ ಬಾಳ ಹೈರಾಣ ಆಗೇತ್ರಿ ಈಗ ಬಂಗಾರ rate ಹೆಚ್ಚಾಗಿ. ಹಾ ರಿ ಅದು ಮತ್ತ hallmark ದ್ದ ಅಂತಾರ hallmark ಅನ್ನಾನ ಮತ್ತ ಮುಂಚೆ ಹಾ ಅದು ಒಂದ ರೀತಿಂದ ಚಲೊ ಬಿಡ್ರಿ hallmark ಬಂಗಾರ ಅಂದ್ರ ನಾವ ತಗೊಂಡಾಗ ಹೆಂಗ ಇರ್ತೆತಿ ಕೋಡಾಕ ಹೋದಾಗು ಅಷ್ಟ ಬೆಲೆ ಕೊಟ್ರ ಆಹ್ ಕೋಡಾಕ ಬರ್ತೆತಿ . ಆದ್ರ ಏನ್ರೀ ಈಗ gold ಮ್ಯಾಗ ಬಂಗಾರ ಮ್ಯಾಲ ಬೆಳ್ಳಿ ಮ್ಯಾಲ ರೊಕ್ಕಾ ಹಾಕುದು ಚಲೊ ಅಂತಾರ ಹಿರಿಯರು ಎಲ್ಲಾರು. ಈಗ ಅರಬಿ ಮ್ಯಾಲ ಎಲ್ಲಾ ಹಾಕಿದ್ರ ಈಗ ನಮ್ಮ ಕಷ್ಟ time ನ್ಯಾಗ ಅಡಾ ಇಡೋದು ಬರಾಂಗಿಲ್ಲಾ ಅಂತಾರ.

ನಮ್ಮ ಹಿರಿಯರ ಮಾತ ಕೇಳಿದ್ರ ಬಂಗಾರ ಮ್ಯಾಲೆ ಬೆಳ್ಳಿ ಮ್ಯಾಗ. ಬೇಕು ಅನಸ್ತದ ಹ್ಮ rate ಅರೆ ಬಾಳ ಅದ ಹ್ಮ. ಈಗ ಅರಬಿ ಮ್ಯಾಗ ಹೂಡಿಕೆ ಮಾಡಿ ಅರಬಿನು ಬಂಗಾರ rate ಅದಾವ್ರಿ ಈಗ ಒಂದ ಸೀರಿ ತಗೋಳಾಕ ಹೋಗ್ರಿ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಅದಾವ.

ಆವೇನ ಕಷ್ಟ ಕಾಲಕ್ಕ ಆಗಾಂಗಿಲ್ಲಾ ಎನಿಲ್ಲಾ ಆದ ಬಂಗಾರಾ ಬೆಳ್ಳಿ ಆದ್ರ.

ಯಾರಾ ಇಟ್ಕೊಂಡ ನಮ್ಮ. ಹೌದ ಬಿಡ್ರಿ ಬಂಗಾರ ತಗೋದ ಬಾಳ ಚಲೊ ಯಾಕ ಅಂದ್ರೆ ಈಗ ನಾಳೆ ನಮಗ ಏನ್ರ ಕಷ್ಟ ಬಂದ್ರ ಹ್ಮ ಏನೊ ಒಂದು ತಗೊಳೋ ಏನೊ ಒಂದ ಮಾಡಿದ್ವಿ ಅಂತ ಅಂದ್ರ ಮಾಡಿದ್ರ ಬಂಗಾರದ ಇದು loan ಮಾಡಾಕ ಬರ್ತೆತಿ. gold loan ಏನೊ ಒಂದ ಮಾಡಾಕ ಅದ use ಆಗ್ತೇತಿ. ಆದ್ರ ಇದು ಅರಬಿ ಗಿರಬಿ ತಗೊಂಡು ಏನು ಉಪಯೋಗ ಆಗಾಂಗಿಲ್ಲಾ. ಬಂಗಾರ ತಗೊಂಡ್ರ ಉಪಯೋಗ ಐತಿ ಆದ್ರ ಬಂಗಾರ rate ಹೆಚ್ಚ ಆಗಾಕತ್ತೇತಿ ಅಷ್ಟೆ. ಹ್ಮ ಹೆಚ್ಚ ಆಗೇತಿ ಅಂದ್ರು ಯಾರು ತಗೊಳೋದು ಅಂತು ಬಿಡಾಂಗಿಲ್ರೀ ಅದ್ರಾಗ ಈಗ ಎಲ್ಲಾ ಬಂಗಾರ ಅಂಗಡಿಯವರು scheme ಅಂತ ಹೇಳಿ ತಿಂಗಳಾ ಅಟಟ ಅಟಟ ಕಟ್ಟುದು ವ್ಯವಸ್ಥೆ ಮಾಡಿ ಕೊಟ್ಟಾರ ಅಲ್ಲಾ ಇದು. ಹಿಂಗಾಗಿ ಹೆಣ್ಮಕ್ಳಿಗೆ ಬಾಳ ಚೊಲೋ ಆಗೆತಿ ಈಗ. ಗಂಡ ಮಕ್ಳ ಕೊಟ್ಟಿದ್ರಾಗ ಸಾವಿರ ಎರಡ್ ಸಾವಿರ ಉಳಿಸಿ ಕಟಗೊಂಡ ತಮಗ ಏನ ಬೇಕ ಅದನ್ನ ಸ್ವಪ ಅಭರಣಗಳನ್ನ ಮಾಡಸ್ಕೊತಾರೆ. ಹೌದ ಹೌದ್ರಿ ಅದು ಒಂದ ರೀತಿ ಚಲೊ ಆಗೇತಿ .

ಹ್ಮ ಅದೊಂದ ಚಲೊ ಆಗೇತ್ರಿ ಅದ ಇದನ್ನ ಮಾಡಿ ಹ್ಮ. ಹ್ಮ. ಏನ ಬಂಗಾರ ತಗೊಳೋದ ಬಿಡ್ರಿ ಇಷ್ಟ ಆಹ್ ಅಲ್ಲಿ ಹೋಗಿ ಅರವತ್ತ ಸಾವಿರ ರೂಪಾಯಿ ಕೊಟ್ಟ ಒಂದ ತೊಲಿ ತಗೊಳೋದ ಅಂತ ಅಂದ ಮತ್ತ ವಾಪಸ್ ಬರ್ಬೇಕ ಆಗ್ತೆತಿ. ಮತ್ತ ಮಕ್ಕಳದು ಮದ್ವಿ ಮಾಡ್ಬೇಕ ಏನ ಮಾಡ್ಬೇಕ ಎಷ್ಟು ಹೆಚ್ಚ ಆಗೇತಿ ಅಂದ್ರು ಯಾರು ತಗೊಳೋದ ಬಿಡಾಂಗಿಲ್ರಿ ಹಂಗ ಪಾಳೆ . ಹ್ಮ ಅಂಗಡ್ಯಾಗ ಮತ್ತೆ ಗದ್ಲಾನೆ ಇರ್ತೆತ್ರಿ ಯಾವಾಗ ಹೋದಾಗೆಲ್ಲಾ. ಈ ಯುಗಾದಿ ಅಕ್ಷಯ ತೃತೀಯ ಮುಗಿತನಾ ಎಲ್ಲಾ . ಹೌದ್ರಿ ಮದ್ವಿ season ದಾಗ . ಬಾಳ ಬಂಗಾರ ಆಭರಣಗಳ ಆಸೆ ಐತಿ ಏನ್ರೀ? ಬಾಳ ಅಂತ ಏನಿಲ್ರೀ ಬಾಳ ಅಂದ್ರ ಏನಿಲ್ಲಾ ಆದ್ರೆ ಕೆಲವೊಂದು ನಮ್ಗು ತಗೋಬೇಕು ಹಾಕೋಬೇಕು ಅಂತ ಆಸೆ ಇರ್ತೆತಿ ಅಲಾ at least ಅದ್ನಾದ್ರು ಮಾಡಸ್ಕೊಬೇಕು ಅನ್ನೋ ಆಸೆ ಬಾಳ ಬೇಕು ಅಂತೇನಿಲ್ಲಾ ಹ್ಮ. ಬಳಿ ಸರ ಕೆಲವೊಂದು ಒಂದೊಂದರೆ ಬೇಕೆ ಅಲ್ರಿ. ಬೇಕರಿ ಹೆಣ್ಮಕ್ಳಿಗೆ ಆಭರಣ ಇರೋದೆ ಭೂಷಣ ಆಭರಣ ಇಲ್ಲ ಅಂದ್ರ ಚಂದ ಕಾಣಾಂಗಿಲ್ಲಾ ಅಲಂಕಾರ ಅಂದ್ರ ಆಭರಣ. ಆಯ್ತ ~ ಆಯ್ತ ಮತ್ತ ಹಚ್ಚತಿನ ತಗೋರಿ phone .

ಆ ನಮಸ್ತೆ ಹೇಳಿ.

ಆ ಚೆನ್ನಾಗಿದ್ದೇನೆ ನೀವ್ ಹೇಗಿದ್ದೀರಿ? ಆ ಆರಾಮ್ ಎಲ್ಲಿ offlice ಅಲ್ಲಿದ್ದೀರಾ? ಇಲ್ಲ office timing ಆಯ್ತು ನಂದು ನಾ ಇನ್ನು ಹೊರಡುದು.

ಮತ್ತೆ ಮಧ್ಯಾನೆಲ್ಲ ಊಟೆಲ್ಲ ಆಯ್ತಲ್ಲ? ಊಟ ಬೇಗ ಮಾಡಿದ್ರ.

ಇಲ್ಲಾ ಇಲ್ಲಾ ನಮ್ದು sharp one thirty ಗೆ ಊಟ.

Health ನ ಬಗ್ಗೆ ತುಂಬಾ conscious ಆಗಿದ್ದೀರಿ. ಹೌದು ಆರೋಗ್ಯವೇ ಭಾಗ್ಯ ಅಲ್ವಾ ಹಾಗೆ. ಹೌದು ಮತ್ತೆ ಏನ್ special? Special ನಂಗಿವತ್ತು ಸೊಪ್ಪು ಪದಾರ್ಥ. ಹೌದಾ ಯಾವ್ ಸೊಪ್ಪು? ಹೌದು ನಾವು ಹರಿವೆ ಸೊಪ್ಪು ಮಾಡಿದ್ ಇವತ್ತು ಮತ್ತೆ ಟೊಮೇಟೊ ಸಾರ್ ಮಾಡಿದ್ದು.

ಮತ್ತೆ daily ಸೊಪ್ಪಿರ್ತದಾಂತಲ್ಲ? ಹೌದು ಅಂದ್ರೆ ನಾವೂ ನಮ್ಮ ಗದ್ದೆಯಲ್ಲಿ ಬೆಳಿಸ್ತೆವೆ.

ನಮ್ದು ಇರ್ತದೆ ಯಾವಾಗ್ಲು ವಾರದಲ್ಲಿ ಒಂದು ಎರ್ಡು - ಮೂರು ದಿವಸಾದ್ರು ನಾವು ತಿಂತೇವೆ.

So ನಮ್ಗೆ ಅದು option ಇಲ್ಲ ನಾವೆಲ್ಲ city ಯಲ್ಲಿರುದಿಂದ್ರ.

ಹಾಗೇ ಕೆಲಸಲ ಆ fresh ಇರ್ತದೆ ಕೆಲಸಲಾ fresh ಎಲ್ಲ ಸಿಗುದಿಲ್ಲ ನಿಮ್ಗೆ ಆದ್ರೆ.

ಮತ್ತೆ ಒಳ್ಳೆದು ಕೂಡ ಅಲ್ಲ ಸೊಪ್ಪೆಲ್ಲಾ. ಹ ಹೌದು ಸೊಪ್ಪೆಲ್ಲಾ ಒಳ್ಳೇದ್ ಅದೇ ನಮ್ಗೀದು ಚಟ್ನಿ ಇತರೆಲ್ಲಾ ಮಾಡ್ತಾ ಇರ್ತೇವೆ ನಾವ್ ಈ ತಿಮರೆ ಎಲ್ಲಾ ಸಿಕ್ತದಲ್ಲ ಅದು. ಹ ಅದೂ ಮೆದುಳಿಗೆಲ್ಲ ಮೆದುಳಿನ ಬೆಳವಣಿಗೆಗೆಲ್ಲ ಬಾರಿ ಒಳ್ಳೆದಂತೆ. ಹೌದೌದು ತುಂಬಾ ಒಳ್ಳೆದದು.

ಜ್ಞಾಪಕ ಶಕ್ತಿ ಹೆಚ್ಚಿಸ್ತದಲ್ವಾ ಇ ತಿಮರೆ ತಿನ್ನುದ್ರಿಂದ. ಹೌದು. ಈಗ ಗರ್ಭಿಣಿಯವ್ರು ಮತ್ತೇ ಚಿಕ್ಕಮಕ್ಳಿಗೆಲ್ಲ ತಿಮರೆ ಕೊಡ್ತಾರೆ ಅದು.

ಅವ್ರಿಗೆ brain development ಗೆ ಮತ್ತೇ.

ಸದಾರ್ಣ ಇದು power ಎಲ್ಲ ಜಾಸ್ತಿ ಆಗ್ಲಿಕ್ಕೆ. ಹೌದು ಬೆಳೆಯುವ ಮಕ್ಕಳು ಜಾಸ್ತಿ ತಿಂದ್ರೆ ಒಳ್ಳೇದ್ ಅವರಿಗೆ ಬುದ್ಧಿಶಕ್ತಿ ಒಳ್ಳೆದಿರ್ತದೆ ಅವರದ್ದು ಹಾಗೆ.

ಮತ್ತೆ ನೀವು non veg ತಿಂತೀರ ಹೇಗೆ? ಇಲ್ಲ ನಾವ್ non veg ತುಂಬಾ ಆಯ್ತು ತುಂಬಾ time ಆಯ್ತು non veg ತಿನ್ನುದಿಲ್ಲ ತುಂಬಾನೆ strict.

ನಮ್ಮನೆಯಲ್ಲಿಸ ಎಲ್ಲ veg, vegetarians. ಹೌದ ಮತ್ತೆ egg ತಿಂತೀರಾ? Egg ಇಲ್ಲ pure veg. ಹೌದಾ ನಾವಿಲ್ಲಿ egg ತಿಂತೇವೆ.

ಅದ್ ಅದೂ ನಮ್ಗೆ ಪೋಷಕಾಂಶ ಜಾಸ್ತಿ ಇರ್ತದಲ್ಲಾ egg ಅಲ್ಲಿ protein.

Calcium ಇದ್ದದ್ರಿಂದ ನಮ್ಗೇ ಅದು ಒಳ್ಳೇದಲ್ಲ health ಗೆ ಹಾಗೆ. Correct ಅದೆ ನಮ್ಮ ಎಲ್ಲಾ ಈಗ vegetarian ಅವರೆಲ್ಲ ಕೆಲವ್ದೆಲ್ಲಾ ಈ ತರ್ಕಾರಿ ಕೆಲವ್ದೆಲ್ಲ ತಿನ್ಲೇಬೇಕು ಇಲ್ಲದಿದ್ರೆ protein ಅದ್‌ ಇದೆಲ್ಲ ಸಿಗೋದಿಲ್ಲ.

ನಾವ್ ಅದಕ್ಕೆ balance food ನಾವೂ ಇದು ಮಾಡ್ಬೇಕು ಕೆಲವ್ದಿವ್ಸ ನೀವ್ ಹೇಳ್ದಾಗೆ ಸೊಪ್ಪು ಮೂರ್ ದಿವ್ಸ weekly ಇದ್ರೇ ಸ್ವಲ್ಪಾದ್ರು vitamin minerals ಎಲ್ಲ ಸಿಕ್ತದೆ ಇಲ್ಲದಿದ್ರೆ ನಮ್ಗೆ ಕೆಲವ್ ಸಲ ಸಿಗುದಿಲ್ಲ. ಹೌದು ಅಂದ್ರೇ ನಾವು ಹಳ್ಳಿಕಡೆ ಇರುದ್ರಿಂದ ನಮ್ಗೆ ಅದು ಸುಲಭ ಆಗ್ತಾದೆ ನಾವೆ ಬೆಳೆಸಿ ನಾವೆ ತಿನ್ನೋದಲ್ಲ ಅದು ನಮ್ಗೆ ಒಳ್ಳೇದು ಈ city ಯಲ್ಲಿ ಇದ್ದಾಗ ನಮ್ಗೆ ಅದು option ಎ ಇಲ್ಲಲ್ಲ ಹಾಗಾಗಿ ಕಷ್ಟ ಸ್ವಲ್ಪ.